ಈ ಚಿತ್ರವನ್ನು ಗಮನಿಸಿದರೆ ಇದು ಒಂದು ಕಟಿಂಗ್ ಶಾಪ್ ಎಂದು ನಮಗೆ ತಿಳಿಯುತ್ತದೆ

ಇಲ್ಲಿ ಒಬ್ಬ ಮನುಷ್ಯನು ರೆಡ್ ಕಲರ್ ಬಟ್ಟೆಯನ್ನು ಹಾಕಿಕೊಂಡು ನಿಂತಿರುದನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿದರೆ ಇಲ್ಲಿ ಒಂದು ದೊಡ್ಡದಾದ ಮರವಿದೆ.

ಇಲ್ಲಿ ಒಬ್ಬ ಹೆಂಗಸು ಕೂತಿ ತರಕಾರಿ ಮಾರುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಕಟ್ಟಡವನ್ನು ಗಮನಿಸಬಹುದಾಗಿದೆ.

ಇಲ್ಲಿ ಬಹಳಷ್ಟು ವೆಹಿಕಲ್ ಗಳು ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಒಬ್ಬ ಮನುಷ್ಯನು ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಆಟೋ ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಬಹಳಷ್ಟು ವೆಹಿಕಲ್ ಗಳು ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ನಾವು ದೊಡ್ಡದಾದ ಛತ್ರಿಗಳನ್ನು ಕಾಣಬಹುದಾಗಿದೆ.